ಬಾಡಿ ಮೂವ್ಮೆಂಟ್ ಗಳನ್ನು ಮಾಡಬಹುದು .

ಇದು ಸ ರವಿವಾರ ದಿವಸ ಇದರಲ್ಲಿ ಎಲ್ಲರು ಪ್ರಾರ್ಥನೆ ಮಾಡುತ್ತಾರೆ ಹಾಗೆ ಇದರಲ್ಲಿ ಮದುವೆಯನ್ನುಕೂಡ ಮಾಡುತ್ತಾರೆ .

ಇದೊಂದು ಗವರ್ನಮೆಂಟ್ ಆಫೀಸ್ ಇದರ ಆಫೀಸ್ ಗೇಟ್ ಕಡೆ ನಮಗೆ ಗೇಟು ಸಿಗಬಹುದು ಹಾಗೆ ವಾಚ್ ಮ್ಯಾನ್ --

ಇದೊಂದು ಕ್ಯಾಂಟೀನ್ ಇದರಲ್ಲಿ ನಾವು ನೋಡಬಹುದು ಗಾರ್ಡನ್ ನಲ್ಲಿ ನಮಗೆ ಕೆಟ್ಟರೀ ಇದೆ .

ಹಾಗೆ ಇದರಲ್ಲಿ ಏಡಿ ಇಡಬಹುದು ಹಾಗೆ ಎಲ್ಲಾ ತರದ ವಸ್ತು--